ಇದೇನ್ ಬಸ್ಸ್ಟಾಂಡ್ ನ ಬಸ್ ನಿಂತತೆ ಮತ್ತೆ ದೊಡ್ದುದು ಇದು ಎಲ್ಲ ಗಾಜಿಂದ್ ಐತೆ ಎಲ್ಲ ಸಣ್ಣ್ - ಸಣ್ಣ್ ಮರ ಐತೆ ದೊಡ್ಡ್ - ದೊಡ್ಡ್ ಮರ ಐತೆ ಲೈಟ್ಸ್ ಇದಾವ.

ಮತ್ತೆ ಏನೋ ಐತೆ ಮತ್ ಟವರ್ ಹಿಂದ್ ಐತೆ.

ಬುಕ್ಸ್ಟಾಲ್ ಅಂಗಡಿ ಎಲ್ಲ ಬುಕ್ಕು ಗುಳು ಇಲ್ಲಿ ಸಿಗುತಾವ ಉಹ್ ಯಾವ್ ಬುಕ್ಕು ಗಳು ಬೇಕೊ ಅದು ಸಿಗುತವೋ ಮತ್ತೆ ಬೋರ್ಡ್ ಇದೆ .

ದೊಡ್ಡ ಮನೆ ಒಳಗಡೆ ಹುಡುಗ ನಿಂತಿದ್ದಾನೆ ಒಳ್ಳಗೆ ಬಂದ್ ಕೂಡಲೇ ಚಪ್ಲಿ ಇದಾವ ಈ ಕಡೆಗೆ ಟೇಬಲು ಐತಿ ನೀರಿನ ಕಾನ್ ಇದೆ

ಮನೆ ಐತೆ ಮತ್ತೆ ಈ ಕಡೆ ಸೈಡ್ ಜೊತೆಗೆ ಕಾಂಪೌಂಡ್ ಐತೆ ಮನೆ ದೊಡ್ಡ ಮನೆ ಇದೆ ರೋಡ್ ಎಲ್ಲ ತುಂಬಾ ಚೆನ್ನಾಗಿದೆ ಕಂಬ ಸೂತ ದೊಡ್ಡ ಕಂಬ --